ಮತ್ತು ಈ ಚಿತ್ರದಲ್ಲಿ ಹಲವಾರು ಸಣ್ಣ ಸಣ್ಣ ಗಿಡಗಳು ಆಹ್ ಸಣ್ಣ ಸಣ್ಣ ಮರಗಳು ಕಾಣಿಸುತ್ತಿವೆ.

ಮತ್ತು ಸಭಾ ಮಂಟಪದ ಮೇಲೆ ಒಬ್ಬ ಮಹಿಳೆಯು ಕಾಣಿಸುತ್ತಿದ್ದಾಳೆ .

ಆಹ್ ಉದ್ಯಾನವನದ ಸುತ್ತ ಮುತ್ತಲು ದೊಡ್ಡ ದೊಡ್ಡ ಮರಗಳು ಕಾಣಿಸುತ್ತಿವೆ.

ಮತ್ತು ಇದರ ದಡದಲ್ಲಿ ಹಲವಾರು ಮರಗಳು ಕಾಣಿಸುತ್ತಿವೆ .

ಮತ್ತು ಜಲಾಶಯದ ಸುತ್ತ ಮುತ್ತ ದೊಡ್ಡ ದೊಡ್ಡ ಮರಗಳು ಕಾಣಿಸುತ್ತಿವೆ .

ಮತ್ತು ಇದರಲ್ಲಿ ವಿದ್ಯುತ್ ದೀಪವು ಕಾಣಿಸುತ್ತಿದೆ ಮತ್ತು ವಿದ್ಯುತ್ ತಂತಿಗಳು ಕಾಣಿಸುತ್ತಿದೆ.